ಮತ್ತೆ ಒಂದು ಬೃಹತ್ತಾದ ಗೇಟ್ ಇದೆ ಅದು ಬ್ಲಾಕ್ ಕಲರ್ ಆಗಿದೆ.

ಮತ್ತೆ ಅ ಇದರ ಎದ್ರುಗಡೆ ಹುಲ್ಲು ಸಹ ಇದೆ.

ಇದು ಒಂದು ಎ_ಟಿ_ಎಂ ಆಗಿದೆ ಅದು ಯುನಿಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ದ ಎ_ಟಿ_ಎಂ ಆಗಿದೆ.

ಮತ್ತು ಆ ಚಿಕ್ಕದಾದಂತಹ ಮೊಬೈಲ್ಸ್ ಕೂಡ ಇದೆ ಓ--

ಮತ್ತು ಸ್ವಾಮಿ ವಿವೇಕಾನಂದರ ಒಂದು ಭಾವಚಿತ್ರ ಮತ್ತು ಫೋಟೊ ಇದೆ ಮತ್ತೆ ಎದ್ರುಗಡೆ ಒಂದು ಫೋನಿನ ಚಿತ್ರವಿದೆ.

ಮತ್ತೆ ಮೇಲ್ಗಡೆ ರೆಡ್ ಕಲರ್ ಆದಂತ ಬ್ಯಾನರ್ ಕೂಡ ಮಾಡಿದ್ದಾರೆ.

ಇಲ್ಲಿ ಹಾಯ್ ಫೈ ಅಂತ ಬರೆದಿದೆ ಅದೇ ಒಂದು ಬೋರ್ಡು ವೈಟ್ ಕಲರ್ ದಾಗಿದೆ.

ಇಲ್ಲಿ ಒಂದು ಚರ್ಚ್ ತರ ಇದೆ.

ಫೋಟೋ ಇದೆ ಮತ್ತು ಹೂವಿನಿಂದ ಅಲಂಕಾರ ಮಾಡಿದ್ದಾರೆ.

ವನ ಮೇಲ್ಗಡೆ ಲೈಟ್ಸ್ ಕೂಡ ಹಾಕಿದ್ದಾರೆ.

ಮೇಲ್ಗಡೆ ಕಮಲ್ ಅಂತ ಬರೆದಿದೆ ಎದ್ರುಗಡೆ ಗ್ರೇ ಮತ್ತು ಆರೆಂಜ್ ಕಲರ್ ದಾಗಿದೆ.

ಎದುರುಗಡೆ ವೈಟ್ ಕಲರ್ ದಾದಂತಹ ಬೃಹತದಂತ ಮಂದಿರ ಕೂಡ ಇದೆ.

ನ ಬಟ್ಟೆ ನೀಲಿ ಬಣ್ಣದ್ದಾಗಿದೆ ಕೈಯಲ್ಲಿ ಖಡ್ಗವಿದೆ.

ಇದು ಒಂದು ದು ದುರ್ಗಾದೇವಿಯ ಒಂದು ಅ ಫಂಕ್ಷನ್ ತರ ಕಾಣಿಸುತ್ತಿದೆ.

ಮತ್ತು ಹಲವಾರು ದುರ್ಗಾ ಅವತಾರಗಳು ಕಾಣಿಸುತ್ತಿದ್ದಾವೆ ಮತ್--

ಅದಸ್ ಪಕ್ಕದಲಿ ಆನೆಯ ಒಂದು ಅ ಆನೆಯ ಹಲ್ಲು ಕೂಡ ಇಟ್ಟಿದ್ದಾರೆ.

ಇಲ್ಲಿ ಎದುರ್ಗಡೆ ಒಂದು ಮ ಬಕೆಟ್ ಕೂಡ ಕಾಣಿಸುತ್ತಿ--

ನೀಲಿ ಬಣ್ಣದು ಮತ್ತು ಹಲವಾರು ರೀತಿಯ ಸ್ಕೂಟರ್ ಕೂಡ ಇದಾವೆ ಮತ್ತು--

ನಾಕೈದು ಜನರು ಕಾಣಿಸುತ್ತಿದ್ದಾರೆ ಮತ್ತೆ ಹಿಂದ್ಗಡೆ ಹಲವಾರು ಕಟ್ಟಡಗಳು ಮನೆಗಳು ಇದ್ದಾವೆ ಮ--

ಮತ್ತು ಹಲವಾರು ರೀತಿಯ ಗಿಡ ಮರಗಳು ಸಹ ಇದ್ದಾವೆ ಬಿಸಿಲಿನ ವಾತಾವರಣವಿದೆ.

ಇದು ಒಂದು ಆಲ್ ಅಮೀನ್ ಮೆಡಿಕಲ್ ಸ್ಟೋರ್ ಆಗಿದೆ.

ತು ಎದುರುಗಡೆ ಒಂದು ಬೇವಿನ ಮರ ಕೂಡ ಇದೆ.

ಇಬ್ಬರು ಅ ಗಂಡಸರು ನಿಂತಿದ್ದಾರೆ ಗೇಟ್ ತರ ಮತ್ತೆ ಎ ಹಲವಾರು ಜನರು ಹೋಗುತ್ತಾ ಬರುತ್ತಾ ಇದ್ದಾರೆ ಹಿಂದಗಡೆ ಹಲವಾರು ಬಿಲ್ಡಿಂಗ್ ಕೂಡ ಇದಾವೆ.

ಹಲವಾರು ಜನರು ಕೂಡ ನಿಂತಿದ್ದಾರೆ ಹೋಗುತ್ತಿದ್ದಾರೆ ಮತ್ತು ಒಬ್ಬ ಮನುಷ್ಯ ಬಲಗಡೆಯಲ್ಲಿ ನಿಂತಿದ್ದಾನೆ.

ರೆಡ್ ಕಲರ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ ಅಂತ ಬರೆದಿದ್ದಾರೆ ಎದೂರು ಗಡೆ ಹಲವಾರು ರೀತಿಯ ಬೈಕ್ ಗಳು ಕೂಡ ಇದಾವೆ.

ಮತ್ತು ಹಲವಾರು ಹಲವಾರು ರೀತಿಯ ಒಂದು ಅಹ್ ಪಂಜರದಂತಹ ಬೆಡ್ ಕೂಡ ಇ --

ಎಡ್ರುಗಡೆಗ ಬೈಕು ಎರಡು ಬೈಕುಗುಳ್ ಕೂಡ ನಿಂತಿದ್ದಾವೆ ಸೈಡಿನಲ್ಲಿ.

ಸುತ್ತಿದೆ ಮತ್ತು ಹಲವಾರು ರಿಮೋಟ್ಸ್ ಅಂಡ್ ಎಲ್_ಜಿ ಆ--

ರಿಮೋಟ್ಸ್ ಕೂಡ ಇದಾವೆ ಫೋನ್ಸ್ ಕೂಡ ಇದಾವೆ.

ಮತ್ತೆ ಎದುರುಗಡೆ ಒಬ್ಬರು ಫೋಟೋ ವನ್ನು ಮೊಬೈಲ್ ನಲ್ಲಿ ಹಿಡಿಸುತ್ತಿದ್ದಾರೆ.

ಗೂ ಬ್ಲಾಕ್ ಕಲರ್ ಗೇಟ್ ಕೂಡ ಹೊಂದಿದೆ.

ಮತ್ತೆ ಟೇಬಲ್ ಕೂಡ ಇದಾವೆ ಬುಕ್ಸ್ ಗಳು ಕೂಡ ಇದಾವೆ.

ಮಾ ಮಾವಿನ ಹಣ್ಣುಗಳು ಮತ್ತು ಕಲ್ಲಂಗಡಿ ಹಣ್ಣುಗಳು ಹಾವ ಆಪಲ್ ಆರೆಂಜ್ ಹಲವಾರು ರೀತಿಯ ಹಣ್ಣುಗಳು ಇದಾವೆ ಮತ್ತು --

ಮತ್ತು ಹಲವಾರು ಚೇರ್ ಗಳು ಇದಾವ್--

ಇದು ಒಂದು ಚರ್ಚ್ ತರ ಕಾಣಿಸುತ್ತಿದೆ.